ನಾನ್ ಅಂದ್ರೆ ಮುಂಚೇ ವಿದ್ಯುತ್ ಶುಲ್ಕ ಆಗಿರ್ಬೋದು, mobile recharge ಆಗಿರ್ಬೋದು ಇಲ್ಲಿ ಪೇಂಟೆಗೇನೆ ಬಂದು ಕಟ್ತಾ ಇದ್ದೆ, ಈಗ ಅದೆಲ್ಲ ಸಮಯ ಉಳ್ದಿದೆ ಮಾರೈತಿ. ಅಂದ್ರೆ mobile ಅಲ್ಲಿ ಎಲ್ಲ ಆಗ್ತದೆ.

ಮತ್ತೇ? ದೂರದರ್ಶನ ನೋಡುವ ಅಭ್ಯಾಸ ಏನಾದ್ರು ಉಂಟಾ? ಇಲ್ಲ ಈಗ ಯಾರು ದೂರದರ್ಶನ ಎಲ್ಲ ನೋಡ್ತಾರೆ. ಈಗ ಎಲ್ಲ mobile ಅಲ್ಲೆ ಅಲ್ಲಾ.

ನಿಂಗೆ ದೂರದರ್ಶನ ನೋಡ್ಬೋದು ಮಾರೈತಿ, ಯಾಕಂದ್ರೆ ಅದ್ರಲ್ಲಿ ಕೃಷಿಗೆ ಸಂಬಂಧ ಪಟ್ಟ ವಿಷ್ಯ ತುಂಬ ಬರ್ತದೆ. ಹೌದು, ಕೃಷಿಗೆ ಸಂಬಂಧ ಪಟ್ಟ ವಿಷ್ಯ mobile ಅಲ್ಲಿಸ ಈಗ ಸಿಗ್ತದಲ್ಲ ಈಗ, ದೂರದರ್ಶನಕ್ಕಿಂತ ಹೆಚ್ಚಾಗಿ ಮಾಹಿತಿ mobile ಅಲ್ಲಿ ಸಿಗ್ತದೆ. ಹೌದು ಮಾರೈತಿ ಇಲ್ಲದ್ರೂ ಅದು ಸತ್ಯವೇ. ಮೊದ್ಲಾದ್ರೆ ಮೊದ್ಲೆಲ್ಲಾ ಅಂದ್ರೆ ಈಗ ಜಗತ್ತಲ್ಲಿ ಏನ್ ಏನ್ ನಡೀತದೆ, ಎಲ್ಲಿ ಏನ್ ಆಗ್ತದಂತ ಹೇಲಿ ದೂರದರ್ಶನದಲ್ಲಿ ನೋಡ್ಬೇಕಿತ್ತು. ಈಗ mobile ಅಲ್ಲಿ ಕುತ್ಕೊಂಡ್ರೆ ಸಾಕು, ಒಂದು notification ಬರ್ತದೆ ಇಲ್ಲೀ ಹೀಗೆ ಆಯ್ತು, ಅಲ್ಲಿ ಹಾಗೆ ಆಯ್ತು ಅಂತ್ ಅಲ್ಲಾ? ದೂರದರ್ಶನದಲ್ಲಿ ನೋಡ್ಬೇಕಿತ್ತು. ಈಗ mobile ಅಲ್ಲಿ ಕುತ್ಕೊಂಡ್ರೆ ಸಾಕು, ಒಂದು notification ಬರ್ತದೆ ಇಲ್ಲೀ ಹೀಗೆ ಆಯ್ತು, ಅಲ್ಲಿ ಹಾಗೆ ಆಯ್ತು ಅಂತ್ ಅಲ್ಲಾ? ಹೌದು, ಆ ದಿನದ ಸುದ್ದಿಯೆಲ್ಲ ಯಾವ ತಕ್ಷಣವೇ mobile ಅಲ್ಲಿ ಸಿಗ್ತದೆ. ಹೌದು ಎಲ್ಲಿ accident ಆಗ್ಲಿ ಅಥವಾ ಇನ್ನಿತರ ಯಾವ್ದೆ ಒಂದು ಚಟುವಟಿಕೆ ಆಗ್ಲಿ, ಪಕ್ಕ mobile ನಲ್ಲಿ ಬಂದ್ ಆಯ್ತಲ್ಲಾ?

ಈಗ ನೋಡು ನೀನ್ ಇದೇ ಸ್ವಲ್ಪ ನೋಡು, ಈಗ ಮುಂಚಿನ ಕಾಲದಲ್ಲಿ ನಮ್ಗೆ ನಮ್ಮಾ photo ಎಲ್ಲ ತೆಗಿಬೇಕಂದ್ರೆ ಅಲ್ಲಿ studio ಗೆ ಹೋಗ್ಲಿಕ್ಕಿತ್ತು ಈಗ ನೋಡು, ನಮ್ಮ ಕೈಯಲ್ಲಿ ಒಂದು camera set mobile ಇದ್ರೆ ಆಯ್ತು, ನಮ್ಮ photo ವನ್ನು ನಾವೇ ತೆಗಿಬೋದ್ ಅಲ್ಲಾ? ನಾವೇ ತೆಗಿಬೋದ್ ಹೌದು ಅದು ಸತ್ಯವೇ. ಒಂದು ಜನ ಇದ್ರೆ ಸಾಕು, ನಮ್ಮ photo ವನ್ನು click ಮಾಡ್ಲಿಕ್ಕೆ.

ವಿಶೇಷ ಹೇಳ್ಬೇಕು. ಈಗ ಎಂತ ನೀವ್ ಮನೆಯಲ್ಲಿಯೇ ಓ food ಅದ್ದೆಲ್ಲ ಇದು ಮಾಡುದಾ? ಹೌದು ನಾನು cake ಆಗಿರ್ಲಿ ಅಥವಾ ಯಾವ್ದೆ ಆಗ್ಲಿ ಮನೆಲ್ಲೇ ಕುತ್ಕೊಂಡು ಮಾಡುದು. ಮತ್ತೇ online shopping ಕೂಡ ಬಟ್ಟೆ ಎಲ್ಲ ಖರೀದಿಸ್ತೇನೆ.

ನೀವು ಯಾವ್ದು App ಅನ್ನು ಜಾಸ್ತಿ ಬಳಸ್ತೀರಾ, ಅಂದ್ರೆ online shopping ಅಲ್ಲಿ?

ಬಟ್ಟೆ ಖರೀದಿ ಮಾಡುವಾಗ ನಾವು ಜಾಸ್ತಿಯಾಗಿ ಬಳಸುದು Meesho.

ಹೌದಾ, ನಾನ್ ಕೂಡ Amazon ಅಲ್ಲಿ ಮಾಡ್ತೇನೆ ಮತ್ತೆ Flipkart ಅಲ್ಲಿ ಮಾಡ್ತೇನೆ.

ಅಹ್ Meesho ದಲ್ಲಿಸ offer ಎಲ್ಲ ಇರ್ತದೆ, discount ಇರ್ತದೆ, ಕಡಿಮೆ rate ಎಲ್ಲ ಸಿಗ್ತದೆ.

ಹೌದು ಮಾರೈತಿ. ಯಾಕಂದ್ರೆ ಇಲ್ಲಿ ಬಟ್ಟೆ ಅಂಗಡಿ ಬಂದ್ರೆ ಅದು ಬೇಡ, ಇದು ಬೇಡಾಂತ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಮೇಲೆ ಮೇಲೆ ಹಾಕುದೇ ಆಯ್ತು. ಅಂದ್ರೆ online ಅಲ್ಲಿ ಹಾಗೆ ಇಲ್ಲ ಯಾವ್ದು ಬೇಕೂ, mobile touch ಅಲ್ಲಿಯೇ ಮೇಲೆ ಮೇಲೆ ಮಾಡಿದ್ರಾಯ್ತು ಅಲಾ? ಹೌದು ನಮ್ಗೆ ಯಾವ ರೀತಿಯ ಬಟ್ಟೆ ಬೇಕೋ ಅದ್ರಲ್ಲೆಲ್ಲ search ಮಾಡಿದ್ರೆ ಸಿಗ್ತದೆ. ಹೌದು ಮತ್ತೊಂದು ಉಪಯೋಗ ಏನ್ ಅಂತ್ ಅಂದ್ರೆ, ಮನೆ ಹತ್ರವೇ ತಂದು ಕೊಡ್ತಾರಲ್ಲ medicine ಆಗಿರ್ಬೋದು, ಯಾವುದೇ ಆಗಿರ್ಬೋದು ನಮ್ಗೆ ಬಸ್ಸ್ ಹತ್ತಿ ಪೇಂಟೆಗೆ ಹೋಗುವ ಕೆಲಸ ಉಂಟಾ? ಅದ್ ಹೌದು. bus ನ ವೆಚ್ಚ ಎಲ್ಲ ಕಡಿಮೆ ಆಗ್ತದೆ.

ಹೌದು ಮಾರೇತಿ. ಇದ್ರ ಬಗ್ಗೆ ಮಾತಾಡಿದ್ರೆ ಒಂದು ದಿನ ಸಾಕಾಗಲಿಕ್ಕಿಲ್ಲ ಆಯ್ತಾ. ಸತ್ಯ ಹೌದು. technology ಎಷ್ಟು improve ಆಗಿದೆ ಅಂದ್ರೆ, ನಾವು ಇಡೀ ದಿನ ಮಾತಾಡಿದ್ರು ಕೂಡ ಮುಗಿಲಿಕ್ಕಿಲ್ಲ. ಹೌದು ಮಾರೈತಿ. technology ಬಗ್ಗೆ ಮಾತಾಡಿದ್ರೆ ಸತ್ಯ ಮುಗಿಲಿಕ್ಕಿಲ್ಲ, ಇನ್ನೊಮ್ಮೆ ಬೇಟಿಯಾದಾಗ ಎದುರಲ್ಲಿ ಕೂತ್ಕೊಂಡ್ ಮಾತಾಡುವ ಆಯ್ತಾ?

ಅಹ್ ಈಜುವೀಕೆ, ಈಜುವೀಕೆ ಅಂದ್ರ ಒಂದು ಕಲೆ ಮನುಷ್ಯರಲ್ಲಿ ಬೇರೆ ಬೇರೆ ಕಲೆಗಳು ಇರ್ತಾವಲ್ಲ ಹಂಗ ಈಜುವಿಕೆ ಅನ್ನೋದು ಒಂದು ಕಲೆ ಇರ್ತೇತಿ. ಆದ್ರ ಈಜುವಿಕೆ ಕಲಿತಾರಲ್ಲ ಅವ್ರೀಗ್ ಮಾತ್ರ ಕಲಿಯೋದಾಗ್ ಕಲಿಯೋ ನಾವ್ ಯಾವಾಗ್ ಕಲಿತಿರ್ತಿವಲ್ಲ ಅವಾಗ್ ಮಾತ್ರ ನಮ್ಗ ಸಪ~ ಸ್ವಲ್ಪ ಕಷ್ಟ ಆಕೆತಿ. ಅದ್ ಕಲ್ತ ನಂತ್ರ ನಾನು ನೀರಿನಲ್ಲಿ ತೇ~ ತೇಲಾದ್ಡಂಗ ಅನ್ನಸ್ತೇತಿ ಈಜುವಿಕೆ ಅಂದ್ರ ಇದು ನಮ್ಗ ಬಾಳ ಅತ್ಯುತ್ತಮ ಆರೋಗ್ಯವನ್ನ ಆರೋಗ್ಯದ ಲಾಭಗಳನ್ನು ಕೊಡ್ತೇತಿ. ನೀರಿನಲ್ಲಿ ಆಟ ಆಡೋದಂದ್ರ ಯಾರಿಗ್ ಇಸ್ಟಾ ಆಗಲ್ಲ ಸಣ್ಣ ಸಣ್ಣ್ ಸಣ್ಣ್ ಮಕ~ ಸಣ್ಣ್ ಮಕ್ಳ್ ಇದ್ದಾಗಿಂತ್ರು ನಾವ್ ನೀರಿನೊಳ್ಗ ಬಾಳ್ ಆಟ ಆಡ್ತಿದ್ವಿ. ಈಗ ನಾವ್ ದೊಡ್ಡೊರ್, ದೊಡ್ಡೊರ್ ಆದ್ರೂ ಯಾವ~ ದೊಡ್ಡೊರಾದ್ರೂ ನಾವಿ ಅವಾಗ ವಾರಕ್ಕೊಮ್ಮೆ beach ಗ falls ಗ ಹೋಗ್ ನಾವು ಅಲ್ ಸಂತೋಷ ಪಡ್ಕೋತಿವಿ. ಯಾ~ ಸಣ್ಣ ಮಕ್ಳಿಗಂರ್ತು ನೀರ್ ಅಂದ್ರ ಬಾಳ ಇಸ್ಟಾ ಅವ್ರೀಗ ಅಲ್ಲೆ ನೀರ್ ಕೊಟ್ರ ಅಲ್ಲೆಏನು ಊಟ ಇದು ಏನು ಬೇಡ ಅವ್ರ ಆಡ್ಕೋಂತ ನಿಂತಬಿಡ್ತಾರಾ ಅದೇನೋ ಒಂದ್. ಮಜಾ ಇರ್ತೇತಿ ಪ್ರಕೃತಿ ದತ್ತವಾಗಿರುವ ನೀರ~ ನೀರ್ನಲ್ಲಿ ಅಹ್ ಎನು one type ಸಂತೋಷ ಇರ್ತೇತಿ ಅದನ್ನ ನೋಡಿ~ ನೋಡಿದ್ಕೂಡ್ಲೇನ್ ಮನುಷ್ಯ ಶಾಂತ ಆಕ್ತೇತಿ ಎಲ್ಲಾ ನಾವ್. ಮಾನಸಿಕ ತೊಂದರೆಗಳನ್ನ ಎಲ್ಲಾ ನಾವ್ ಮರದ ಮರತ ಅಲ್ಲಿಂದ ವಾತಾವರ್ಣದೋಳ್ಗ ನಮ್ಮನ್ ನಾವ ಅಹ್ ಇದನ್ ಮಾಡ್ಕೋತಿವಿ ಅಲ್ಲೆ ಇದನ್ ಆ ನಾವ್ ಅದ್ ಅಲ್ಲೆ ಆ ವಾತವರ್ಣದ್ ಪರಿಸರದೋಳ್ಗ ನಮ್ಮನ್ ನಾವ್ ವಿಲೀನ ಮಾಡ್ಕೊಂಡ್ ಬಿಡ್ತೇವಿ. ಅಹ್ ಮತ್ತ್ ನಾವ್ ನಗರ ಪ್ರದೇಶದಲ್ಲಿ ಇದ್ದಾಗ ನಮ್ಗ ಹಳ್ಳಿಗಳಲ್ಲಿ, ಹಳ್ಳಿಗಳೇಲ್ಲಾ ನಮ್ಗ ಕಾಡಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮತ್ತ್ ಕಾಡಿನ ನಡಕ್ ಇರುವ ಜಲ್ಪಾತವನ್ನು ನೋಡ್ಬೇಕ್ ಅನ್ನಸ್ತೇತಿ. ಆದ್ರ ಈಗ ನಗರ್ದಲ್ಲಿ ಇಗ ಎಲ್ಲಾ swimming pool ಗಳಂತ ಹೊ~ ಎಲ್ಲರೂ start ಮಾಡ್ಯಾರ start ಆಗ್ಯಾವ ಅಲ್ಲಿ. ಹೋಗಾಕೂ ನಮ್~ ಬೇಕಾದಸ್ಟು ನಾವ್ ಯಾವ್ಗ ಬೇಕಂದ್ರ ಸಮಯ ನಾವ್ ತಕ್ಕೋಬೌದ್ ಕಳಿಬೋದ್. ಎಸ್ಟ್ ಬೇಕಸ್ಟ್ ನಾವ್ ಅಲ್ ಸಮಯವನ್ನು ವ್ಯತೀತ ಮಾಡ್ಬೋದ್ ನಮ್ದ ಮತ್ತ್ ಅದಲ swimming pool ನಲ್ಲಿ ಮತ್ತ ಹ್ಮ್ ಸಣ್ಣ ಮಕ್ಕಲಿಂತ ಹಿಡ್ದ ವಯಸ್ಸಾದ್ರೋರು. ಯಾರಾದ್ರೂ ಯ್~ ಯ~ ಯಾವ age ನವ್ರ ಇದ್ರು ಅಲ್ಲಿ ನಾವ್ join ಹೋಗಿ ಸೇರ್ಕೋಬೋದ್ swimming pool ನಲ್ಲಿ ಪಾಲ್ಗೋಳ್ಬೋದ ನಾವ್ ಅಲ್ಲೆ. ಈಜುವಿಕೆ ಮತ್ತ್ ಈಜುವಿಕೆ ನಮ್ ದೇಹದ ಒಂದ್~ ಒಂದು ಫೋ~ ಇಡೀ ದೇಹದ್ದ ನಮ್ದ ವ್ಯಾಯಾಮ ಇದ್ದಂಗ್ ಆಕೆತಿ ಆ ಆದ್ರ ಯಾವ್ದೇ ಉಪಕರ್ಣಗಳನ್ನು ಆದ್ರ ಇದಕ್ಕ ಯಾವ್ದ ಉಪಕರ್ಣಗಳು ಬೇಕಾಗಿಲ್ಲ. ಈಜುವಿಕೆ ಮಾಡಾಕ ಅಹ್ ಬೇರೆ ವ್ಯಾಯಾಮ ಮಾಡಕ್ ನಮ್ಗ ಉಪಕರ್ಣಗಳ ಬೇಕಾಕವಲ್ಲ ಆದ್ರ ಈಜುವಿಕೆ ಮಾಡಾಕ ಬರೇ ಜೀವನ ರಕ್ಷಣ ಕವಚ ಅಂತೇಳಿ ಇರ್ತೇತಿ. ಅದ್ ಹಾಕ್ಕೊಂಡ್ರ ಸಾಕ ನಾವ್ ಅಷ್ತ್ರ ಅಷ್ತ್ರ ಒಳಗ ನಾವ್ ಈಜುವಿಕೆಯನ್ನ ಮಾಡ್ಬಹುದು ಮತ್ತ್ ಬೇರೆ ವ್ಯಾಯಾಮ ಮಾಡಾಕ್ ಎಷ್ಟ್ ಕಷ್ಟ ಬರ್ತೇತಲ್ಲ. ಅಷ್ಟ ಕಷ್ಟ ನಮ್ಗ ಈಜುವಿಕೆ ಮಾಡಾಕ ಬರಲ್ಲ ಅದ್ ಕಸ್ಟಾ ಬರೋದಂದ್ರೆ ಸಲ್ಪ ನಾವ್ ಕಲಿತಿರ್ತೆವಲ್ಲ ಈಜುವಿಕೆ ಅವಾಗ್ ಅಸ್ಟ ನಮ್ಗ ಅಹ್ ಕಸ್ಟ ಬರ್ತೆೇತಿ. ಅದ ನೀರ್ನಲ್ಲಿ ನಾವ್ ಕಲಕೋಂಡ್ರ ನೀರ್ನಲ್ಲಿನೂ ತೇಲಾಡ್ದಸ್ಟ ಅದು ಸರಳ ಈಜುವಿಕೆ ಸರಳ್ ಅನ್ನಸ್ತೇತಿ ಈಜುವಿಕೆ. ಮಾಡುದ್ರಿಂದ ಬಾಳ್ ಪ್ರಯೋಜನಗಳು ಇದಾವ ಅಹ್ ಬಾಳ್ ಪ್ರಯೋಜನ ಗಳ ಇದಾವ್ ಸಿಕ್ತಾವ ನಮ್ಗ ಮತ್ತ್ ಇದ್ರೊಳಗ full ದೇಹದ್ದ ನಮ್ ದೇಹದ ಅಹ. ಮಾಂಸ ಮಾಂಸ ಮಾಂಸಗಳು ಸದೃಡ ಆಕಾವ ಈಜುವಿಕೆ ಮಾಡೋದ್ರಿಂದ ಈಜುವಿಕೆ ಮಾಡೋದ್ ಮತ್ತ್ ಅಹ್ ನಾವ್ ಒಂದ್ ಉದಾಹರಣೆ ಕೊಡೋದ್ ಅಂದ್ರ. ಈಜುವಿಕೆ ಮಾಡೋದ್ ಮತ್ತ್ jogging ಮಾಡೋದ. jogging ಮಾಡೋದ ಅಂದ್ರ ಬ್ಯಾರೆ ಬ್ಯಾರೆ ವ್ಯಾಯಾಮ ಆಕೆತಿ ನಾವೀಗ್ jogging ಮಾಡ್ಬೇಕಂದ್ರ ನಮ್ ಕಾಲ್ಗಳನ್ನ ಅಸ್ಟ ಬಳಸ್ತೇವಿ. ಅದ್ರಲೇ ಅದಕ್ಕಾಗಿ ನಮ್ ಕಾಲ್ದು ಅಹ್ ಕಾಲದ್ ಮತ್ತ್ ಕಾಲದ್ ಭಾಗ ಮತ್ತ್ ತೊಡೆ ಭಾಗ, ತೊಡೆ ಭಾಗದ್ದು ಮಾಂಸಗಳು ಅಸ್ಟ ಸದೃಡ ಆಕ್ಕಾವ. ಆದ್ರ ಈಜುವಿಕೆಯಲ್ಲಿ ಹಂಗೀರಲ್ಲ ಈಜುವಿಕೆನಲ್ಲಿ ನಾವ್ ಅ ನಮ್ಗ ಹಗುರ ನಾವ್ ಈಜುವಾಗ ನಮ್ಗ ದೇಹಾ ಹಗೂರ್ ಅನ್ನಸ್ತೇತಿ ಆದ್ರ ಅದ್ರಲ್ಲಿ. ನಾವ್ ನಾವ್ ಕಾಲನ್ನ ನೀರಿ~ ನೀರ್ನಲ್ಲಿ ನಾವ್ ಕಾಲನ್ ತಳ್ ಬೇಕಾಕೆತೀ, ನೀರಿಗ ಕೈಯಿಂದ ಎಳಿಬೇಕಾಕೆತಿ ಉಸಿರನ್ನ ಗಟ್ಟಿ ಹಿಡಿಬೇಕಾಕೇತಿ. ಗಟ್ಟಿ ಹಿಡ್ದಕೊಂಡ್ ಒಟ್ಟ ಗಟ್ಟಿ ಹಿಡಿ~ ಹಿಡಿಬೇಕಾಕೇತಿ. ಹಿಂತಾವ್~ ಹಿಂತಾವೆಲ್ಲ ನಾವು ಅಹ್ ವ್ಯಾಯಾಮ ಬಾಳ ಎಲ್ಲಾ ವ್ಯಾಯಾಮ ಈಜುವಿಕೆ ಇಂದ್ರ ಆಕ್ಕಾವ. ಬಾ~ ಬಾಳ ಬಾಳ್ ವಾಯ್~ ಬಾಳ್ ವಾಯ್~ ವ್ಯಾಯಾಮ ಆಕಾವ ಅಹ್ ಅದ್ಕ ಈಜುವಿಕೆ ಒಂದು ಸಂಪೂರ್ಣ ದೇಹದ ವ್ಯಾಯಾಮ ಅಂತ aero~ aerobic ವ್ಯಾಯಾಮ ಅಂತ ಅ ಹೇಳ್ತಾರ. ಮತ್ತ್ ದೆ~ ಇದ್ರ್ ಈಜುವಿಕೆಯಿಂದ ದೇಹದ ಅಹ್ ಮೂಳೆಗಳು ನಮ್ದ ಮೂಳೆಗಳು ಬಲಗೊಳ್ಳತಾವ.

ಮತ್ತೆ ಊರೆಲ್ಲಾ ಹೇಗೆ?

ಹ ಇಲ್ಲಿ ಪುತ್ತೂರಲ್ಲಿ ಅಷ್ಟೆನ್ ಏನು ಇದಿಲ್ಲ. ಧನುರ್ಮಾಸ ಆಗ್ತಿದೆ ಅಲಾ, ಹಾಗೆ ಪೂಜೆ ಆಗ್ತಿದೆ ಇಲ್ಲಿ ದೇವಸ್ಥಾನದಲ್ಲಿಯೆಲ್ಲಾ. ಅದು special .

ಹ covid ಈಗ ಹೆಚ್ಚಾಗ್ತಾ ಬಂತು.

ಹೌದು ಆ ಶಾಲೆ ಮಕ್ಕಳಿಗೆಲ್ಲ online class ಇನ್ನು ಶುರು ಆಗ್ಬೋದು. ಒಂದು ವೇಳೆ ಅಹ್ ಹಾ ಇಲ್ಲಿ ಪುತ್ತೂರಲ್ಲಿ ಹಾಗೆ school ದೇನಿಲ್ಲ. but ಅದೇ ಮದ್ವೆಯೆಲ್ಲಾ ಸುಮಾರ್ ಇದೆ. ಅದೇ ಅವ್ರಿಗೆ ಹೆದ್ರಿಕಾಗ್ತಾ ಉಂಟು. ಮುಂದೆ ಹೋಗ್ತದಾ ಏನೋ ಅಂತ.

ಜನ ಸೇರುವಲ್ಲಿಯೆಲ್ಲಾ mask ಹಾಕ್ಬೇಕು. social distance ಇರ್ಬೇಕು ಅದೆಲ್ಲ ಹೇಳ್ತಿದಾರೆ ಹಾಗೆ.

ಕಳ್ದ ಸಲ ಹೇಗಿತ್ತು? ಇಲ್ಲಿ ಮಾತ್ರ ತುಂಬಾ ಇದಿತ್ತು. ಕಳ್ದ ಸಲ lockdown ಇತ್ತು. ಮತ್ತೆ ನಮ್ಗೆ college ಅದು ಮನೆಯಲ್ಲಿ online class ನಡೀತಾ ಇತ್ತು ಒಂದು ವರ್ಷದಿಂದ. ಅದೇ ಈಗ ನನಿಗೆ ಅದೇ Infosys ಅಲ್ಲಿ job ಆಗಿದೆ. covid ಯಿಂದಾಗಿ ಇನ್ನು ಮುಂದೆ ಹೋಗ್ತಿದೆ. ಹೌದು ಮತ್ತೆ ನಂತ್ರ degree ಮುಗಿದಾದ್ಮೇಲೆ campus ಯೆಲ್ಲಾ ನಡೆಯುದು ನಡೆಯುದು. ಸಮಸ್ಯೆ ಆಯ್ತು. ಹೌದು ನಂಗೆ ಇನ್ನು offer letter ಬರುದೇ ಇಲ್ಲ. because ಅವ್ರು ಇದು covid ಯಿಂದಾಗಿ ಮುಂದೆ ಮುಂದೆ ಹೋಗ್ತಿದೆ. ಹೌದು. ಒಂದು advantage ಅಂದ್ರೆ work from home ಹೌದು ನಮ್ಮ relatives ಯೆಲ್ಲಾ ಅದೇ foreign ನಲ್ಲಿದ್ರೆ ಅಲ್ಲಿ Christmas ಇದ್ದು ಗಮ್ಮತ್ತ್ ಇರ್ತದೆ. covid ಯಿಂದಾಗಿ covid ಯಿಂದಾಗಿ ಇನ್ನೂ ಅವ್ರಿಗೆ tension ಆಗ್ತದೆ, ಹೇಗೆ back ಬರುದಂತಲೇ.

ಅಹ್ ಅದೇ ಜಾಸ್ತಿ ಆಗ್ತದಲ್ಲಾ foreign ನಲ್ಲಿ US ಅಲ್ಲೆಲ್ಲಾ? ಹ ಹೌದು. ಮತ್ತೆ ಅದೇ ಮಕ್ಳಿಗೆ ಓದುವ ಓದುವುದು ಒಂದು ಒಳ್ಳೆ mark ತೆಗಿಬೋದು. ಒಂದು ತರಗತಿ classroom ಗೆ ಹೋದ್ರೆ.

ಅದೇ tenth exam ಹತ್ತಿರ ಬರ್ತಿದೆ, ಅವ್ರಿಗೆ ಕೂಡ ಹೆದ್ರಿಕೆ ಆಗ್ತಿರ್ಬೋದು covid ಯಿಂದಾಗಿ. ಹೇಗೆ exam ಇರುಬೋದೇನೋ ಅಂತ. ಹೌದು ಅವ್ರದ್ದು pattern ಕೂಡ ಒಂದು ಕಳೆದ ವರ್ಷ change ಆಯ್ತು. ಅದು ticking ಅಂತ, ಈಗ ಬರಿಯುದ್ದು ಶುರು ಆಗಿರ್ಬೋದು ನಿಮ್ಗೆ ಹೇಗಿತ್ತು? effect ಕಳ್ದ ವರ್ಷ covid ದ್ದು? ಆ effect ಆಯ್ತು. ಅಂದ್ರೆ marks ಸ್ವಲ್ಪ ಹೆಚ್ಚು ಕಡಿಮೆ. class room ಗಿಂತ ಮನೆಯಲ್ಲಿ ಓದಿದ್ದು ಹಾಗೆ. ನಂಗೆ ಕೂಡ ಇಲ್ಲಿ ಹಾಗೆ online class ಇತ್ತು. but ನನಿಗೆ ಎರಡು sem degree ಇದ್ದೆ ಆಗ promote ಮಾಡಿದ್ರು exam ಯೇ ಇಲ್ಲ ಇತ್ತು. ಹ್ಮ್ congratulations ಒಳ್ಳೇದು ನಿಮಗೆ ಏನು ಅದು next job ಗೆ ಅದೇ problem . ಅದೇ covid ಯಿಂದಾಗಿ ಏನೆಲ್ಲ problem ಆಗ್ತದೆ. ಹೌದು ನಂಗೆ ಕೂಡ ಸಮಸ್ಯೆ ಆಗಿದೆ. degree ಯಲ್ಲಿ.

ಹ ಅದೇ. job ದ್ದೆ. next ಮಕ್ಳಿದ್ದು next ಅದೇ function ನಿದ್ದು. covid ಹೌದು ಮತ್ತೆ ಎಲ್ಲರೂ mask ಹಾಕ್ ಧರಿಸಬೇಕು ಎಲ್ಲರೂ.

ಹ ಎಲ್ಲರೂ ಮನೆಯಲ್ಲೆಲ್ಲ ಹುಷಾರಾಗಿದ್ರು. ಅದೇ class room ಲೆಲ್ಲಾ ಇದು ಅಹ್ mask ಯೆಲ್ಲಾ ಹಾಕ್ಲಿಕಿತ್ತು.

ಊರಲ್ಲಿ ಹೇಗಿತ್ತು effect ಕೊರೊನದ್ದು ಅಲ್ಲಿ ಇತ್ತಾ? ಹ ಅದೇ. ಕೆಲವೊಂದು ಮನೆಗಳು seal down ಆಗಿತ್ತು ಪಂಚಾಯತ್ತ್ ಅವ್ರೆಲ್ಲ ಬರುದು ಮನೆ ಮನೆಯಲ್ಲಿ ಹ ಲಸಿಕೆ ಅದ್ರದ್ದು ವ್ಯವಸ್ಥೆ ಎಲ್ಲ ಹೇಳ್ತ ಇದ್ರೂ. ಹ. ಅದೇ ಊಟದ್ದು ಅವರೇ ತಂದು ಕೊಡ್ತಾರೆ, ಅದು ತುಂಬಾ problem ಆಗ್ತಿತ್ತು. ಹ ಅದು ಒಂದೊಂದು ಸಂಸ್ಥೆ ನಮಗೆ ಕೊಡ್ತಾ ಇತ್ತು ಅಹ್ kit kit ಹೇಳ್ತಾ ಹಾ. ಹೌದು ಇಲ್ಲಿ ಕೂಡ ಇತ್ತು. ನಮ್ಮಲ್ಲಿ ಹಾಗೆ ಕಮ್ಮಿ ಇತ್ತು. ಆದ್ರೆ ಪುತ್ತೂರಲ್ವಾ ಅದೇ ಪೇಟೆ ಅಹ್ ಗೊತ್ತಾಗ್ತಿಲ್ಲ ಅದು ಯಾರಿಗೆ ಕೊರೋನ ಅಂತ, ಅಹ seal down ಆಗ್ತಾ ಇದ್ರೂ ಕೂಡ.

ಉಡ್ಪಿ ಉಡ್ಪಿ ಯಲ್ಲಿ ಒಂದು ಒಂದು ಹಂತದಲ್ಲಿ ಇತ್ತು covid . ಹ ಹೌದಾ? ಹ ಮತ್ತೆ ಬೇರೆ ಹೇಗೆ ನಿಮ್ಮ relatives ಏನಾದ್ರೂ foreign ನಲ್ಲಿದ್ದಾರಾ? ಅವ್ರಿಗೆ ಏನಾದ್ರು problem ಆಗ್ತಿದ್ಯಾ? ಹ ಅವ್ರಿಗೆಲ್ಲಾ ಚೆನ್ನಾಗಿ ಇರ್ತಿತ್ತು ಅದೇ ನಮ್. ಅದೇ Bangalore ರಲ್ಲಿ ಈಗ ಸ್ವಲ್ಪ ಏನೋ positive ಬಂದಿದಾ ಅಂತ.

Mumbai ಯಲ್ಲಿ ಎಲ್ಲ ಜೋರಾಗಿತ್ತು.

ಹ ಹೌದು. ಅಲ್ಲಿ ಇಲ್ಲದ್ರೂ problem ಯೇ. ಅಲ್ಲಿ slum areas ಯೆಲ್ಲಾ ಜಾಸ್ತಿಯಾಗಿ ಹತ್ತಿರ ಇರ್ತದೆ. ಹ್ಮ್ distancing ತುಂಬಾ problem ಅಲ್ವಾ? ಹೌದು ಜನ ಸೇರುವುದು ಅಲ್ಲೆಲ್ಲಾ ಅದೇ ಇದು covid ಯಿಂದ. ಈಗ ಅದೇ ಮದ್ವೆ season covid ಯಿಂದ ಅಹ್ ಮಾಡುದು distance ಮಾಡುದು ಕೂಡ ಕಷ್ಟನೇ ಅಂತ ಅನ್ಸ್ತದೆ.

ಹ ಹಾ. ಹಾ ಹಾ ಹಾಗೆ ಒಂದು ಅಹ್ ಗಮ್ಮತ್ ಏನಂದ್ರೆ ಅಹ್ ಕಡಿಮೆ ಖರ್ಚಲ್ಲಿ ಒಳ್ಳೆ ಮದುವೆ ಸಮಾರಂಭಯೆಲ್ಲ ನಡೆಯಿತು. ಅದು ಹೌದು. ಇಲ್ಲದ್ರೂ best ಅದೇ. ಇಲ್ಲದ್ರೆ ಸುಮ್ಮನೆ ಖರ್ಚ್ ಮಾಡುದಕ್ಕಿಂತ ಈ ಕೋರೋನದಿಂದಾಗಿ ಒಂದು simple ಆಗಿ ಆಗ್ತದೆ, ಎಲ್ಲ ಕೂಡ

ಅಹ್ ಮತ್ತೆ ಅಲ್ಲಿ function ಏನಾದ್ರು ಇದ್ಯಾ? ಹಾಗೆ ನಿಮ್ಗೆ problem ಆಗುವಂತದ್ದು covid ಯಿಂದಾಗಿ ಎಲ್ಲ?

ಹ ಹೌದಾ? ಅಹ್ ಸರಿ. ಮತ್ತೆ ಹೇಗಿದ್ದೀರಿ? ಹ ಮತ್ತೆ ಹುಷಾರಿದ್ದೇವೆ. ಮನೆಯಲ್ಲೆಲ್ಲಾ? ಏನ್ ತೊಂದ್ರೆ ಇಲ್ಲಅಲ್ಲಾ covid ಯಿಂದಾಗಿ.

ಸರಿ bye .

ಆಹಾರ ಆಹಾರ ಅನ್ನದು ವೈಜ್ಞಾನಿಕ ಪದ normal ಅಂದ್ರೆ ನಾವ್ ಮಾಮೂಲಿ ನಾವ್ use ಮಾಡುವ ನಾವ್ ಬಳಸುವಂಥ ವಸ್ತುಗಳ್ನ ತೊಗೊಂದ್ರೆ ಅದ್ರಲ್ಲಿ ಊಟ, ಊಟದಲ್ಲಿ ಎರಡು ವಿಧ ಇದೆ ಎರಡು ವಿಧದಲ್ಲಿ ಒಂದು ಮಾಂಸಾಹಾರ, ಒಂದು ಸಸ್ಯಾಹಾರ ಮಾಂಸ ಸಸ್ಯಾಹಾರ. ಬಂದ್ಬುಟ್ಟು ತರ್ಕಾರಿಗಳ್ನ ಬಳಸಿ ಅದ್ರಿಂದ ಅಡ್ಗೆ ಮಾಡಿ ಅದನ್ನ ಊಟ ಮಾಡದಕ್ಕೆ ಸಸ್ಯಾಹಾರ ಅಂತ ಕರಿತಿವಿ, ಅದೇ ಮಾಂಸಾಹರ ಬಂದ್ಬುಟ್ಟು ಆಹ್ ಮ ಅಂದ್ರೆ ಪ್ರಾಣಿಗಳ್ಣಾ ಮಾ ಅಂದ್ರೆ ಆಹ್ ಕೋಳಿ ಮತ್ತೇ. ಕುರಿನ cut ಮಾಡಿ ಮಾಡುವಂಥ ಆಹ್ ಇದಿಕ್ಕೆ ಮಾಂಸಾಹಾರ ಅಂತ ಕರಿತಿವಿ, ಮತ್ತೆ ಮೊಟ್ಟೆ ಅದು ಎಲ್ಲಾನು use ಮಾಡದು ಮಾಂಸಾಹಾರ ಅಂತ ಕರಿತಿವಿ, ನಮ್ ಮಂಡ್ಯ ಕಡೆ ಬಂದ್ಬುಟ್ಟು ಮಾಂಸಾಹಾರ ಜಾಸ್ತಿ ಆಹ್ ಆಮೇಲೆ ಮಾಂಸಹಾರದಲ್ಲಿ. ಅಂದ್ರೆ ಸಸ್ಯಾಹಾರದಲ್ ಉದಾಹರಣೆ ಕೊಡೋದಾದ್ರೆ ಸಸ್ಯಾಹಾರದಲ್ಲಿ ಉದಾಹರಣೆ ಕೊಡೋದಾದ್ರೆ ಮಾಮೂಲಿ ಪಲ್ಯ ತರ್ಕಾರಿ ಪಲ್ಯ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಅಮೇಲೆ ಅನ್ನ ಮಾಡ್ತಾರೆ, ಅನ್ನ ಮಾಂಸಾಹಾರಕ್ಕೂ use ಮಾಡ್ತಿವಿ ಸಸ್ಯಾಹಾರಕ್ಕೂ use ಮಾಡ್ತಿವಿ. ಆದ್ರೆ ಮಾಂಸಹರದಲ್ಲಿ ಜಾಸ್ತಿ ಆಹ್ ಸ ಮುದ್ದೆ use ಮಾಡ್ತರೆ ಸಸ್ಯಾಹಾರದಲ್ಲಿ ಅನ್ನ rice item ಜಾಸ್ತಿ use ಮಾಡ್ತಾರೆ ನಮ್ ಮಂಡ್ಯದಲ್ಲಿ ಮಾಂಸಾಹರಕ್ಕೂ ಮುದ್ದೆ ಇರತ್ತೆ ಮತ್ತೆ ಸಸ್ಯಾಹಾರಕ್ಕೂ ಮುದ್ದೆ use ಮಾಡ್ತಿವಿ.

ಹಾ ಆಮೇಲೆ ಕಾಳ್ಗಳ್ನ use ಮಾಡಿ ಮಾಡುವಂಥದ್ದು ಸಾಂಬಾರ್ಗಳ್ನ ಅದ್ನೆಲ್ಲಾನೂ ಸಸ್ಯಾಹಾರ ಅಂತ ಕರಿತಿವಿ. ಸಸ್ಯಾಹಾರದ~ ಸಸ್ಯಾಹಾರದಲ್ಲಿ ಊಟ ಮಾಡಿ ಆದ್ಮೇಲೆ ಒಂದ್ಸ್ವಲ್ಪ freeness ಇರುತ್ತೆ ಅದ್ರೆ ಮಾಂಸಾಹಾರದಲ್ಲಿ ಆಥರ ಇರಲ್ಲ. ಮಾಂಸದಲ್ಲಿ ಊಟ ಮಾಡ್ಬಿಟ್ಟು full ಉ ಗಾ ಅಂದ್ರೆ full resist ಅಂದ್ರೆ full ಶಕ್ತಿ ಇರೋಥರಾ ತೋರಸ್ತಾರೆ ಎಲ್ಲಾರುನೂ ಆದ್ರೆ ಎರಡೂ ಎರಡೂ ಊಟ ಮಾಡೋರ್ನೂವೆ ಒಂದೇ ಆಹ್ ಅಂದ್ರೆ ಎರಡು ಊಟ ಮಾಡೋಥರ. ಜನಗಳೂ ಇದಾರೆ ಕೆಲವ್ರು ಊಟ ಮಾ ಸಸ್ಯಾಹಾರ ಮಾತ್ರ ಸೇವನೆ ಮಾಡ್ತಾರೆ, ಕೆಲವ್ರು ಮಾಂಸಾಹಾರ ಮಾತ್ರ ಕ ಮಾಂಸಾಹಾರ ಮತ್ತೆ ಸಸ್ಯಾಹಾರ ಎರಡೂ ಸೇವನೆ ಮಾಡ್ತಾರೆ ಮಾಂಸಾಹಾರದಲ್ ಬಂದ್ಬುಟ್ಟು chicken chops ಉ mutton ಸಾಂಬಾರು ಅಂದ್ರೆ. Variety variety ಅಂದ್ರೆ ತುಂಬಾ ವಿಧಗಳೈತೆ ಅದ್ರಲ್ಲಿ ಮಾಂಸಾಹರದಲ್ಲಿ ಇವಾಗಂತು ತುಂಬಾ ಐತೆ, ಎರಡೂ use ಮಾಡ್ತಿವಿ ಆಹ್ ಆಮೇಲೆ ಮಾಂಸಾಹಾರನ ತುಂಬಾ ಕ ಜಾಸ್ತಿ ಇಷ್ಟ ಪಡೋರು ನಮ್ ಮಂಡ್ಯದಲ್ಲಿ ಎಲ್ಲಾರುನು. ಹಂಗಾಗಿ ಮಾಂಸಾಹಾರನ ನೆರ್ವಿಗಳ್ಗೆ ಮತ್ತೇ ಆ ದೇವ್ರ್ ಕಾರ್ಯಗಳ್ಗೆ ಈಥರಾ ಎಲ್ಲಾ ಮಾಡ್ತಿರ್ತರೆ ಅಲ್ಲಿ ಮಾಂಸಾಹಾರ ಊಟ ಮಾಡ್ತರೆ ಆಮೇಲೆ ಸಸ್ಯಾಹಾರ ಸಸ್ಯಾಹಾರ ಸಸ್ಯಾ ಆಹಾರನುವೆ function ಗೆಲ್ಲ ಮಾಡ್ತಾರೆ. Function ಇಗ್ ಮಾಡುದ್ರುನು ಮಾಂಸಾಹಾರ ಅಂದ್ರೆ ಜನ ಜಾಸ್ತಿ ಬರ್ತಾರೆ. ಆಥರ ಇರುತ್ತೆ ಆ ಮತ್ತೇ ಸ ಆಹಾರ ಆಹಾರ ಅನ್ನೋದು ದೇಹನ ಜುಗಲಬ್ಗಂತ ಜುಬಲಗೊಳಸ್ಬೇಕು ಅನ್ನೋ ಉದ್ರುಷ್ಟಿಯಿಂದ ಊಟ ಮಾಡ್ಬೇಕಂತೆ ಊಟ ಊಟನ. ತೊಗೊಳೊದು ಆಮೇಲೆ ಒಟ್ಟೆ ಹಶ್ವುಗ್ ಮಾತ್ರ ಊಟ ಮಾಡ್ಬುಟ್ಟು next ಉ ಊಟ ಊಟ ಆಗಿದೆ ಅಂತ ಹೇಳ್ಬುಟ್ಟು ಸುಮ್ನೆ ಅನ್ನ ಸಾಂಬಾರ್ ತಿಂದ್ಬುಟ್ಟು ಇರದಲ್ಲ. ಅದಿಕ್ಕೆ protein ಮತ್ತೇ vitamins ಉ ಮತ್ತೇ ನೈಜ~ ನೈಜ್ಯ ರೀತಿಯ. ತರಕಾರಿಗಳು ಈಥರ ಎಲ್ಲಾನೂ ತಿನ್ಬೇಕು ಆವಾಗ ನಮ್ಮ ದೇಹಕ್ಕೆ ಒಳ್ಳೇ ಉತ್ತಮವಾದಂಥ ಒಂದ್ ಆರೋಗ್ಯ ಒಲ್ದ್ಬರತ್ತೆ. ಅಮೇಲೆ ಆಹಾರದಿಂದ ನಮ್ಗೆ ಯಾವ್ ತೊಂದ್ರೆ ಆಗ್ದೆ ಇರೋ ರೀತಿ ಚೆನ್ನಾಗಿ ನಮ್ಮ health ನ ನಾವು ನೋಡ್ಕೊಂಡು. ಆಮೇಲೆ ನಮ್ಮ ಒಂದು ಅಂದ್ರೆ ಆಹಾರದಿಂದ poisoning ಉ ಆಗಿ food poisoning ಉ ಆಗುತ್ತೆ ಮತ್ತೇ ಚೆನ್ನಾಗು ಇರ್ತಾರೆ. ಆಥರನೂ ಇರುತ್ತೆ ಎರಡೂ ಎರಡ್ರಲ್ಲಿ ಯಾವ್ದ್ ಬೇಕು ಅನ್ನೋದ್ನ ನಮಿಗ್ ನಾವೇ ತಿಳ್ಸ್ಕೊಂಡು ನಮಗ್ ನಾವೂ ವ್ಯತ್ಯ ಅಂದ್ರೆ. ಆಹಾರನ ಯಾವ್ದು ಬೆಳಸ್ಬೇಕು ಯಾವ್ದ್ ಬೆಳಸ್ಬಾರ್ದು ಅಂತ ತಿಳ್ಕೊಂದು ಪಾಣಿಗಳಿಗ್ ಹಿಂಸೆ ಮಾಡ್ದೆನೆ ತಿನ್ನೋದ್ನ ಸಸ್ಯಾಹಾರ ಅಂತ ಕರಿತಿವಿ.

ಎಲ್ರಿಗು ನಮಸ್ಕಾರ ಇವತ್ತು ನಾವು hostel life ಬಗ್ಗೆ ಮಾತಾಡೋನಾ ಹೇಗಪ್ಪಾ hostel life ಇರುತ್ತೆ? hostel ನಲ್ಲಿ ಹೇಗೆ ಹುಡ್ಗುರು ತಮ್ಮ ವಿದ್ಯಾಬ್ಯಾಸ ಆಗ್ಲಿ ತಮ್ಮ ಜೀವನವನ್ನ ನಡಸ್ತಾರೆ ಅನ್ನೋದು ಈಗ ಸಾಮಾನ್ಯವಾಗಿ ಹೇಳಬೇಕ ಅಂದ್ರೆ. ಎಲ್ಲರು hostel ನ ದಾಟಿ ಅಲ್ಲಿ ಇರುವಂತ ಜೀವನಾನ ಅನಬವಿಸಿ ಮುಂದೆ ಬಂದಿರುತ್ತಾರೆ ಹಂಗಾಗಿ ಎಲ್ಲರಿಗೂ ಏನಪ್ಪಾ ಅಂತ ಅಂದ್ರ ಯಾರ್ಗು hostel life ಬಗ್ಗೆ ಗೊತ್ತ್ಿಲ್ಲ ಅನ್ನೊವಂಗಿಲ್ಲಾ ಎಲ್ಲಾರ್ಗು ಅದರ ಅರಿವ ಗೊತ್ತ್ಿರುತ್ತೆ. ಇದನ್ನ ನೋಡಿರುವ ಶೇಕಡದಷ್ಟು ಎಪ್ಪತ್ತರಿಂದ ಅರವತ್ತು ಶೇಕಡಾ ಎಲ್ರೂ hostel ಜೀವನವನ್ನ ಅನುಭವನೆ ಮಾಡಿರ್ತಾರ ಹಂಗಾಗಿ hostel life ನ ಬಗ್ಗೆ ಹೆಂಗೆ ಅನ್ನೋದ್ ಎಲ್ಲರಿಗೂ ಗೊತ್ತ್ ಇರುತ್ತ್ ಅದೇಪಾ ಈಗ ಮೂವತ್ತರಿಂದ ನಾಲವತ್ತ್ ಶೇಕಡಾ ಅಷ್ಟೇ. ಯಾರ್ಗು ಸ್ವಲ್ಪ ಕಡಿಮಿ ಗೊತ್ತ್ ಇರುತ್ತೆ ಅವ್ರಿಗ್ ಏನಪ್ಪಾ ಅಂತ ಅಂದ್ರ ನಾನು ಅವ್ರಿಗ್ ಅರಿವು ಇರೋದಿಲ್ಲಾ ಅಂತ ಅಲ್ಲಾ ಮೊದಲಿನ ಜನಾಂಗದಲ್ಲಿ ಹೆಂಗ್ ಇತ್ತಪ್ಪಾ ಅಂತ ಅಂದ್ರೆ ನಮ್ಮ ಗುರು ಹಿರಿಯರ ಆಗ್ಲಿ ಅವ್ರ ಎಲ್ಲಾ ಈಗೇನಪ್ಪಾ ಹುಡುಗುರ್ ಬಾಳ ಹಾಳ ಆಗತಿದಾರ. ತುಂಟ ತನಾ ಮಾಡ್ತಿರ್ಥರ ಈಗ ಜಗಳಾ ಆಡುದು ಸುಮ್ನೆ ಊರಾಗ ಕಾಲಿ ಪಿಲಿ ಅಡ್ಯಾಡತಿರ್ತಾವ ಅಂತಾವ್ರಿಗ್ ಏನ್ ಇಲ್ಲ hostel ನ್ಯಾಗ ಹೋಗಿ ಸೇರಸ್ತಿದ್ರ ನಮ್ಮ ದೊಡ್ಡೋವ್ರ ಎಲ್ಲಾರ ಆದ್ರ ಇವಾಗ ಹಂಗೆನಿಲ್ಲಾ ಈಗೆಲ್ಲಾ ಹುಡುಗುರು ತಮ್ಮ ವಿದ್ಯಾಭ್ಯಾಸ ಆಗ್ಲಿ. ತಮ್ಮ ಒಳ್ಳೆಯ ಒಂದ್ ಜೀವನಾ ಆಗ್ಲಿ ಶೈಲಿಯನ್ನ ಕಲಿಯೋದಕ್ಕ, ಸಮಯಪ್ರಜ್ಞೆ ಆಗ್ಲಿ ಮಾಡಿದೋಸ್ಕರನು ಆಗ್ಲಿ ಅದು ಒಂದು ಪ್ರಾಮುಕ್ಯತೇ ಹೊಂದಿ hostel life ಅನ್ನುದ ಒಂದ್ ಬಾಳ ಆ ಪ್ರಾಮುಕ್ಯತೆಯನ್ನ ಹೊಂದಕೊಂಡಿದೆ ಈ hostel life ಲ್ಲಿ ಹೆಂಗ್ ಆಗುತ್ತಪ್ಪಾ ಅಂತ ಅಂದ್ರೆ. ಈ ಎಲ್ಲಾ ಊರಲ್ಲೂ ಎಲ್ಲಾ ಸವಲತ್ತುಗಳು ಇರಲ್ಲಾ ಈ ಹಳ್ಳಿಗಳಾಗ್ಲಿ ಎಲ್ಲಾ ಸವಲತ್ತುಗಳಲ್ಲು ಇರಲ್ಲಾ ಅವಾಗ ಏನ ಮಾಡ್ತಾರೆ ಬೇರ್ಬೇರೆ ಅಕ್ಕ ಪಕ್ಕದ ದೂರದ ಊರಿಗೆ ಹೋಗಿ ಅಲ್ಲಿ ಜೀವನಾ ಮಾಡ್ತಿರ್ತಾರೆ ಹುಡುಗುರು hostel ನಲ್ಲಿ ಇದ್ದು.